ಇದು ಕಟ್ಟಿಂಗ್‌ ಶಾಪ್‌ ಆಗಿದೆ ಮತ್ತೆ ಒಬ್ಬ ಪಕ್ಕದಲ್ಲಿ ಒಬ್ಬ ಕಟ್ಟಿಂಗ್‌ ಮಾಡುವ ವ್ಯಕ್ತಿ ಇದ್ದಾನೆ ಇಬ್ಬರು ಕಾಣುತ್ತಿದ್ದಾರೆ ಒಬ್ಬ ಟಿ_ವಿ ನೋಡುತ್ತಾ ಇದ್ದಾನೆ ಮತ್ತೆ ನರೆಂದ್ರ ಮೋದಿ ಪೋಟೋ ಕಾಣ್ತಾ ಇದೆ ಹಿಂದೆ ಕ್ರಿಂ ಕಾಣ್ತಾ ಇದೆ.

ಈ ಚಿತ್ರದಲ್ಲಿ ಕಂಡುಬುರುವುದೆನೆಂದರೆ ದೊಡ್ಡ ಮನೆ ಇದೆ ಇದರಲ್ಲಿ ಬಲ್ಬುಗಳು ಇದ್ದಾವೆ ಲೈಟ್‌ ಬಲ್ಬುಗಳು ಇದ್ದಾವೆ ಮತ್ತೆ ಮುಂದೆ ಮನುಷ್ಯ ಇದ್ದಾರೆ ಬಹಳ ಚೇರ್‌ ಗಳು ಇದ್ದಾವೆ.

ಇವರದ್ದು ಕೋಳಿ ಅಂಗಡಿ ಯಾವುದೇ ಅಂಗಡಿಯಾಗಿರಬಹುದು ಒಬ್ಬನು ಡಬ್ಬಿ ಮೇಲೆ ಕೂತಿದ್ದಾನೆ ಮೀನು ಕಾಣುತ್ತಿದೆ ಮತ್ತೊಬ್ಬನು ಮಾಸ್ಕ್‌ ಹಾಕಿಕೊಂಡಿದ್ದಾನೆ ಒಬ್ಬನು ಅಂಗ ಶಾಲ್ ಹಾಕಿಕೊಂಡಿದ್ದಾನೆ ಶೂ ಹಾಕಿಕೊಂಡಿದ್ದಾನೆ.

ಇಲ್ಲಿ ಕಾಣುತ್ತಿದ್ದಾರೆ ಒಬ್ಬರು ಚಪ್ಪಲಿ ಹಾಕಿಕೊಂಡಿದ್ಧಾರೆ ಕೈ ಅಲ್ಲಿ ಒಬ್ಬರು ಟವಲ್‌ ಹಾಕಿಕೊಂಡಿದ್ದಾರೆ ಒಬ್ಬರು ಬಣ್ಣ ಹಚ್ಚಿಕೊಂಡಿದ್ದಾರೆ ಹಿಂದೆ ಗೋಡನ್‌ ಕಾಣ್ತಾ ಇದೆ ದೊಡ್ಡದಾಗಿ ಗಿಡ ಕಾಣ್ತಾ ಇದೆ.

ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರಾವೆನೆಂದರೆ ಒಬ್ಬ ಬೋರ್ಡ್‌ ಇದೆ ಹಿಂದೆ ಮಂದಿಗಳು ಇದ್ದಾರೆ ಕೋಟ್‌ ಹಾಕಿಕೊಂಡಿದ್ದಾನೆ ಬೂಟ್‌ ಹಾಕಿಕೊಂಡಿದ್ದಾನೆ ಆದರೆ ಇದು ಹೊಟೇಲ್‌ ಆಗಿರುತ್ತದೆ ಹಿಂದೆ ಹೆಸರು ಕಾಣುತ್ತಾ ಇವೆ ವಾಚ್‌ ಕಾಣ್ತಾ ಇವೆ ಎಲ್ಲಾ.

ಇದು ಒಂದು ಚರ್ಚ್‌ ಆಗಿದೆ ಇದರಲ್ಲಿ ಬಗಲ ದೊಡ್ಡ ಮನಿ ಕಾಣ್ತಿದೆ ಜಗ್ಗಿ ಉಡುಗ್ರ್ಯಾಂತ್ ಉಡುಗ್ರು ಒಂದೊಂದು ಕೈ ಯೆತ್ತಿದೆ ಕೈ ಕೆಳಗಿಳಿಸಿದ್ದಾವೆ ಉಡ್ರು ಒಂದ್ ಮಕ ಮಕಾ ನೋಡ್ಕಂಡ್ ಕುಂತಿದ್ದಾವೆ. ಒಬ್ರು ಚಕ್ ಲಕ್ಕಂದ್ರ ಒಬ್ರು ಬೂಟ್ ಅಕ್ಕನ್ದ್ರ ಒಂದು ಲೈಟ್ ಕಾಣುತ್ತಿದೆ ಒಂದು ಪುರ ಪೂ ಇದು--

ಪೂ ಡಿಜೆ ಇದ್ ಕಾಣ್ತಿದೆ ಬಗಲ ಬ್ಯಾಂಡೆಜ್ಕಾಯ್ ದು ಗಿಡ ಕಾಣ್ತಿದೆ ಅಂತ ಏಳ್ಬಾದು.

ಇದು ಒಂದು ಏನಪ್ಪ ಅಂದರೆ ಹೆಣ್ಣುಮಕ್ಕಳು ಇದ್ದಾರೆ ಇದು ಬ್ಯಾಂಕ್‌ ಆಗಿರಬಹುದು ಏನಾಗಿರಬಹುದು ಇಲ್ಲಿ ಪ್ಯಾನ ಕಾಣುತಿದೆ ಮಂದಿ ರೊಕ್ಕಾ ಬರುದೇಕೆ.

ಒಂದಿಷ್ಟು ಮನೆಯಾಗಿದ್ದಾರೆ ಇದರಲ್ಲಿ ಜಗ್ಗಿ ಲೈಟ್‌ ಇದ್ದಾವೆ. ಹೊಸದಾಗಿ ಓಪನ್‌ ಆಗ್ತಾ ಇದೆ ಇಬ್ಬರು ಜನರು ನಿಂತಿದ್ದಾರೆ ಒಬ್ಬರು ಕುಣಿಯುತ್ತಿದ್ದಾರೆ ಹಲವಾರು ಗಾಡಿ ನಿಲ್ಲಿಸಿದ್ದಾರೆ ಗಾಡಿಲಿ ಹೆಲ್ಮೆಟ್ ಇದೆ ಮತ್ತೆ.

ಮುಂದೆ ಕಾಣುತ್ತಿದೆ ಹಿಂದೆ ಹಚ್ಚಹಸಿರಾಗಿ ಗಿಡ ಕಾಣ್ತಾ ಇದೆ ಮುಂದೆ ಹಸಿರು ಗಿಡ ಕಾಣ್ತಾ ಇದೆ ಕೆಳಗಡೆ ನೀರು ಕಾಣ್ತಾ ಇದ್ದೇವೆ ಇಲ್ಲಿ ಯಾ ಮನುಷ್ಯರು ಅಡ್ಡಾಡುವುದಿಲ್ಲ ಅಡ್ಡಾಡಲು ಜಾಗವಿಲ್ಲ.

ಮತ್ತೆ ಲೈಟ್ಸ್‌ ಇದೆ ಅದರ ಪಕ್ಕದಲ್ಲಿ ಕಾರುಗಳು ಕಾಣಿಸ್ತಾ ಇದೆ ಆ ಕಡೆ ಗಾಡಿ ಕಾಣಿಸ್ತಾ ಇದೆ ಆ ಕಡೆ ಮನುಷ್ಯರು ಅಡ್ಡಾಡುತ್ತಿದ್ದಾರೆ.